ಬಟ್ಟೆ ನೋಡಿ ತುಂಬಾ ಚೆನ್ನಾಗಿದೆ ಅರಮನೆಗೆ ಜಿ ಎಲ್ಲರೂ ಒಂದು ಸಲ ವಿಸಿಟ್ ಕೊಡಿ ರಾಜರ ಆಳ್ವಿಕೆ ಕಾಲದ ವಸ್ತುಗಳು ಎಲ್ಲ ಇರುತ್ತೆ

ಇದು ಒಂದು ದೇವಾಲಯದ ಚಿತ್ರಣ ದೇವಾಲಯದ ದ್ವಾರದ ಚಿತ್ರಣ ಭಕ್ತಾದಿಗಳು ಯಾವ ರೀತಿ ಹೋಗ್ತಾಯಿದಾರೆ ದೇವಾಲಯದ ಯಾವ ತರ ಮಾಡಿದರೆ ಅಂತ .

ಇದು ಒಂದು ಚಿತ್ರಣ ನೋಡಿ ಆ ಚಿತ್ರಣದಲ್ಲಿ ಯಾವ ತಾರಾನಾ ಟೈಲ್ಸ್ಗಳನ್ನ ಕ್ಯಾರ್ರಿ ಮಾಡ್ತಾಯಿದಾರೆ ಎಲ್ಲರೂ ಹಿಡಿಕೊಂಡಿದ್ದಾರೆ ಬಿದ್ದು ಒಡೆದು ಹೋಗುತ್ತೆ ಅಂತ --

ಪಾತ್ರೆಗಳು ಕೂಡ ಇದ್ದಾವೆ ಉಪ್ಪಿನ ಕಾಯಿ ಹಾಕಕ್ಕೆ ಜರಡಿ ತಾರಾ ಇರೋಅಂತಹ ಪಿಂಗಾಣಿ ಲೋಟಗಳುಯಲ್ಲ ತುಂಬಾ ಚೆನ್ನಾಗಿದೆ --